ನೋಡೋಕೆ ಮತ್ತ್ ಇಲ್ಲ ಜನನು ಯಾಕ್ ಯಾರು ಬಂದಿಲ್ಲ.

ನೀರ್ ಸಬರ ಮ ಕಡಿಮೆ ಆಗ್ಯದ.

ಏನ್ ಜನ ಯೇ ಆ ಕಡೆ ಜನ ಬಾರಿ ನೋಡೊ. ನಮಗೆ ನೋಡಾಕ್ ಈದ್ ಹಿಂತದ್ ಶೀಗಲ್ಲಾ.

ವಾ ಏನ್ ಮಸ್ತದ ಅದಾ ಅಂದೆ ಅಲ್ಲಿ ಹಡಗವ ನೀರ್ನ ಇದು ಎಲ್ಲಿದ್ದಿದರ್ಬಹುದು ಎಟ್ಟ್ ಮಸ್ತದ .